ಮೂರು ಕೋಟಿ ದೇವರು ಕೂಡ ವಾಸ ಮಾಡಿರ್ತಾರೆ ಅಂತ ಕೂಡ ನಾವು ಇಲ್ಲಿ ಹೇಳಬಹುದು ಒಂದು ಕೋಟಿ ದೇವರು ಸೊ ನಂತರ ಇದು ದೇವರು ಒಂದಿ ಇದು ಅಂತ ಕೂಡ ಹೇಳಬಹುದು.

ಸೊ ಹಿಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೊನೆಸ್ನ ನಾವು ಇಲ್ಲಿ ನೋಡತ್ತಿದೀವಿ. ನಂತರ ಅಲ್ಲಿ ಜಿಯೋ ಸಿಮ್ಸ್ನ ಕೂಡಾ ನೋಡ್ತಾ ಇದೀವಿ ಅಲ್ಲಿ ಜಿಯೋ ಫೋನ್ ಗಳ್ನ.

ಸೊ ನಾವ್ ಇಲ್ ನೋಡ್ತಾ ಇದೀವಿ ಯಾವ ರೀತಿ ಇವರು ಫಿಶ್ ನ್ನು ಮಾಡ್ತಿದ್ದಾರೆ ಅಂತ ಕೆಳಗಡೆ ಬಲೆಯನ್ನ ಬಿಳ್ಸ್ಬಿಟ್ಟಿ ನಂತರ ಯಾವ ರೀತಿ ಆ ಕೆರೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ ಕೂಡ ನಾವ್ ಇಲ್ಲಿ ನೋಡಬಹುದು.